ಇನ್ನಿತರ ಸಭೆ ಸಮಾರಂಭಗಳಿಗೆ ಆರ್ಕೆಸ್ಟ್ರಾ ಇರತೈತಿ ಮತ್ತೆ ಪೆಂಡೆಲ್ ಹೊಡಿತಾರೆ.

ರೈಲ್ವೆ ಭಾರತ್ ತುಂಬಾ ಸಂಚಾರ ಮಾಡಕ ಅನುಕೂಲ ಐತ್.

ಇದು ರಾಧಾ ಕೃಷ್ಣ ರಾಧಾ ಕೃಷ್ಣ ರ ಒಂದು ಫೋಟೋ .